ಸುಮ್ನೆ ಹೋಗ್ತಾರೆ ಯಾವ್ದೋ ಒಂದು ಗಲಾಟೆ ಮಾಡ್ತಾರು ಯಾವ್ದೋ ಒಂದ್ ಬೇಗ--

ಐನೂರು ಐನೂರು ಐವತು ರೂಪಾಯಿ ಕೊಡ್ರು ಆರ್ ನೂರು ಏಳು ನೂರು ಎಂಟು ನೂರು ಇಡ್ಬೇಕು ಒಂದು ಒಂದು ಅಂಗಿ ತಗೋಬೇಕು ಅಂದ್ರು ಓ--

ಕಲ್ಯಾಣ್ ಮಂಟಪದೊಂದೇ ಲಕ್ಷ ರೂಪಾಯಿ ಬಂತು

ಒಬ್ಬ ಮನುಷ್ಯನಿಗೆ ಓಬಂತ್ತು ಕೆ ಜಿ ಹತ್ತು ಕೆ ಜಿ ಕೊಡ್ತಾರೆ ಈ ತಿಂಗಳು ಹೋದ್ ತಿಂಗಳು ಐದು ಐದು ಕೆ ಜಿ ಕೊಟ್ಟರೆ ಏರ್ ಎರಡು ತಿಂಗಳು ಮಾತ್ ಈ ತಿಂಗಳು ಏನ್ ಕೊಡ್ತಾರೋ.

ಆಹ್ಹ್ ಶಂಕರಪ್ ಇದು ತಿಮ್ಮಪ್ಪ ಗುಡಿ ಮುಂದೆ ಮಠ ನಮ್ ಸ್ಟಾಪ್ .